ಅದನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಎತ್ತಿ ಹಾಕುವುದು ಜನಗಳಿಗೆ ತುಂಬಾ ಕಷ್ಟ ಆಗುತ್ತೆ ಅದೇ ಜೆಸಿಬಿ ಅಥವಾ ಹಿಟಾಚಿ ಇದ್ದರೆ --

ಬಟ್ಟೆಗಳನ್ನು ನೀಟಾಗಿ ಒಣಗಿಸಿಕೊಳ್ಳೋದೇ ಬಹಳ ಇಷ್ಟ ಯಾರ ಹಾರ್ಡಕ್ ಬಿಡಲ್ಲ ಹ್ಯಾಂಗಿಂಗ್ಸ್

ಆಸೂರ್ಯ ಹುಟ್ಟುವ ಮುನ್ನ ಮೋಡಗಳೆಲ್ಲ ಏನಪಾ ಅಂದ್ರೆ ಸೂರ್ಯ ನೇ ಹೊರಗ್ ಬರ್ತಾ ಇದ್ದಾನೆ ಅನ್ಸುತ್ತೆ ಯೆಸ್ಟ್ ಚೆನ್ನಾಗಿರುತ್ತೆ ಬೆಳಗ್ಗೆ ಮುಂಜಾಲೆ ಏಳು ಗಂಟೆ ಇಂದ ಎಂಟು ಗಂಟೆ ಇರಬಹದು.

ದೊಡ್ಡ ದೊಡ್ಡ ಈಗಂತೂ ಕಬ್ಬಿಣ ದಿಂದಲೇ ಬಹಳ ಕಟ್ಟಡಗಳು ನಿರ್ಮಾಣ ಮಾಡಿರುತ್ತಾರೆ ಅದ್ರ ಗೇಟ್ ಆಗಲಿ ಎಂಟ್ರಿ ಸೆಂಟರ್ ಆಗ್ಲಿ ಎಕ್ಸಿಟ್ ಆಗ್ಲಿ-

ಆಕಾಶವನ್ನು ಕಾಣಿಸು.

ಎಲ್ಲ ಕಡೆ ಸರ್ವೆ ಸಾಮಾನ್ಯಾ ಆಗ್ಬಿಟ್ಟಿದೆ ಅದರಲ್ಲಿ ಆಮೇಲೆ ಸ್ಟಾಂಡ್ ಸ್ಟ್ಯಾಂಡ್ ಗಳು ಇರಬಹುದು ಏರೋಕೆ ಸ್ಟೇರ್ಕೇಸ್ ಇರಬಹುದು ಎಲ್ಲಾ ಈಗಿನ ಕಟ್ಟಡಗಳ ನಮೂನೆನೆ ಬೇರೆ ತರ ಇರುತ್ತೆ.

ಎಲ್ಲ ಕಡೆ ಸರ್ವೆ ಸಾಮಾನ್ಯಾ ಆಗ್ಬಿಟ್ಟಿದೆ ಅದರಲ್ಲಿ ಆಮೇಲೆ ಸ್ಟಾಂಡ್ ಸ್ಟ್ಯಾಂಡ್ ಗಳು ಇರಬಹುದು ಏರೋಕೆ ಸ್ಟೇರ್ಕೇಸ್ ಇರಬಹುದು ಎಲ್ಲಾ ಈಗಿನ ಕಟ್ಟಡಗಳ ನಮೂನೆನೆ ಬೇರೆ ತರ ಇರುತ್ತೆ.